ಸ್ಟೇಜಿನ ಮೇಲೆ ವಿವಿಧ ರೀತಿಯ ಹೂಗಳಿಂದ ತಯಾರಿಸಿದ್ದಾರೆ.

ಅಲ್ಲಿ ಗಿಡಗಳು ಸಹ ಬೆಳೆದು ನಿಂತಿವೆ.

ಇಲ್ಲಿ ಅಂಗಡಿವಿದೆ ಹಾಗು ಮೇಲುಗಡೆ ಪೋಸ್ಟರ್ ಹಚ್ಚಿದ್ದಾರೆ.

ಹಾಗು ಇಲ್ಲಿ ವಿವಿಧ ರೀತಿಯ ಬಟ್ಟೆಗಳು ಹೊರಗಡೆ ಸಿಗಿಸಿದ್ದಾರೆ.

ಆ ಹೊರಗಡೆ ರಸ್ತೆ ಮೇಲೆ ಬೈಕುಗಳು ನಿಂತಿವೆ ಸಾಲಾಗಿ.

ಹಾಗೂ ಇಲ್ಲಿ ಟೇಬಲ್ ಕೂಡ ಇದೆ.

ಹಾಗೂ ಬಿಲ್ಡಿಂಗ್ ಗಳು ಕೂಡ ಇವೆ ಅಂಗಡಿನ ಮೇಲೆ ಪತ್ರಗಳು ಕೂಡ ಇವೆ.

ಹಾಗು ಇಲ್ಲಿ ಅದರ ಸುತ್ತ ಮುತ್ತ ಗಿಡ ಮರಗಳು ಬೆಳೆದು ನಿಂತಿವೆ ಆ--

ಇದು ಒಂದು ಕೋಣೆವಿದೆ ಹಾಗೂ ಇಲ್ಲಿ ಐದರಿಂದ ಆರು ಶೆಲ್ಫ್ ಗಳಿವೆ.

ಇದು ಒಂದು ಶಾಲೆವಿದೆ ಹಾಗು ಅದುರ ಎದುರುಗಡೆ ಗಿಡವಿದೆ ಹಾಗು ಒಂದು ಬೈಕ್ ನಿಂತಿ --

ಸಮುದ್ರದಲ್ಲಿ ಇಬ್ಬರು ಮನುಷ್ಯರು ದೋಣಿಯ ಒಳಗೆ ಕೂತಿಕೊಂಡು ಹೋಗುತ್ತಿದ್ದಾರ್--

ಅದಕ್ಕೆ ರೌಂಡ್ ಆಗಿಯು ಜಾಲಿ ಹಾಕಿದ್ದಾರೆ.

ಇದು ಒಂದು ಪಾರ್ಕ್ ಇದೆ ಹಾಗೂ ಇಲ್ಲಿ ಬಹಳಷ್ಟು ಗಿಡ ಮರಗಳು ಕೂಡ ಬೆಳೆದು ನಿಂತಿ.

ಇದು ಒಂದು ಹಸಿರ್ ಹಸಿರಾದಂತ ಬೆಳೆದಿದೆ.

ಹಾಗು ಇದು ಮೈದಾನ ತರಹ ಕಾಣುತ್ತಿದೆ.

ಅದರಲ್ಲಿ ಸೆಲ್ಫು ಗಳು ಇವೆ ಅಲ್ಲಲ್ಲಿಯೂ ವಿವಿಧ ರೀತಿಯ ಐಟಂ ಗಳು ಇಟ್ಟಿದ್ದಾರೆ.

ಹಾಗು ಅಲ್ಲಿ ಮು ಎರಡು ಟೇಬಲ್ ಹಾಕಿದ್ದಾರೆ.

ಹಾಗು ಅಲ್ಲಿ ಒಬ್ಬ ಮನುಷ್ಯನು ಬರೆದುಕೊಳ್ಳುತ್ತಿದ್ದಾನೆ.

ಹಾಗು ಇಲ್ಲಿ ಸೆಲ್ಫಿಗಳಲ್ಲಿ ವಿವಿಧ ರೀತಿಯ ಸೈಕಲ್ ಗಳು ಇಟ್ಟಿದ್ದಾರೆ.

ಹಾಗು ಅಲ್ ಇಲ್ಲಿ ಒಂದು ಮೈದಾನವಿದೆ.

ಅಲ್ಲಿಯೂ ರೆಡ್ ಕಲರ್ ಆದಂತಹ ಮಣ್ಣು ಇದೆ.

ಹಾಗೂ ಅದಕ್ಕೆ ವಿವಿಧ ತರಹದ ಎರಡು ಪೋಸ್ಟರ್ ಮೆತ್ತಿಸಿದ್ದಾರೆ.

ಹಾಗು ಇದಕ್ಕೆ ಕಿಟಕಿಗಳು ಕೂಡ ಇವೆ.

ಬಸ್ಸಿ ನಲ್ಲಿ ಸಹ ಮನುಷ್ಯರು ಕೂತಿದ್ದಾರೆ ರಸ್ತೆಯ ಮೇಲೆ ಸಹ ಅಲ್ಲಲ್ಲಿ ಮನುಷ್ಯರು ನಿಂತಿದ್ದಾರೆ.

ಹಾಗೂ ಇಲ್ಲಿ ಚಾಹಿನ ದುಕಾನ ತರಹ ವಿದೆ ಕೆಲಗಡೆಯು ಸಿಲಿಂಡರ್ ಇದೆ.

ಇಲ್ಲಿ ಮೂರು ಮಂಜಿಲದ ಬಿಲ್ಡಿಂಗ್ ಇದೆ.

ಇದು ಒಂದು ಆಟದ ಮೈದಾನ ತರಹ ವಿದೆ.

ಇದು ಒಂದು ಎಸ್ಎಂ ಎಚ್ ಅರೆನ್ ಇದೆ.

ಹಾಗು ಅಲ್ಲಿ ಬಲೂನುಗಳಿಂದ ಕೂಡ ತಯಾರಿಸಿದ್ದಾರೆ.

ಏನೆಂದರೆ ಇಲ್ಲಿ ಡಸ್ಟ್ಬಿನ್ ನಲ್ಲಿ ಕೂಡ ಇಟ್ಟಿದ್ದಾರೆ.

ಇದು ಒಂದು ಗೋಲ್ ಗುಂಬಜ್ ತರಹವಿದೆ.

ಇಲ್ಲಿ ಸ್ವಲ್ಪ ಜನವು ಕುರ್ಚಿಯ ಮೇಲೆ ಕೂತಿದ್ದಾರೆ.

ಹಾಗೂ ಇಲ್ಲಿ ವಿವಿಧ ರೀತಿಯ ಐಟಮ್ ಗಳು ಇಟ್ಟಿದ್ದಾರೆ.

ಹಾಗು ಅವುಗಳನ್ನು ಶೊ ಶಾವರ್ ಹಾಗು ನಳದ ತುಟಿಗಳು ಇವೆ ಕೆಳಗಡೆಯು ವಾಶ್ ರೂಮ್ ಹೋಗೋಕೆ ಅವುಗಳು ಕುಂಡಗಳು ಇಟ್ಟಿದ್ದಾರೆ.

ಅಲ್ಲಿ ಒಂದು ಬೈಕ್ ಸಹ ನಿಂತಿದೆ.

ಇಲ್ಲಿ ರಾಡು ಗಳು ಸಹಾ ಹಚ್ಚಿದ್ದಾರೆ.

ಹಾಗು ಅಲ್ಲಿ ಸಣ್ಣ ಮಕ್ಕಳ ಆಟ ಆಡುವ ಸಾಮಾನು ಇವೆ.

ಎದ್ರುಗಡೆ ಕೂಡ ಒಬ್ಬ ಮನುಷ್ಯನು ಕೂತಿದ್ದಾನೆ ಹಾಗೂ ಮೇಲಗಡೆ ಗಡಿಯಾರವಿದೆ ಹಾಗೂ ಅಲ್ಲಲಿಯೂ ಚೇರ್ ಗಳು ಕೂಡ ಇವೆ.